ಈ ಪಿಚ್ಚರ್ ಅಲ್ಲಿ ನಮಗೆ ಶ್ರೀನಾಥ್ ಡೈರಿ ಅಂತ ಬೋರ್ಡ್ ಕಾಣಿಸ್ತಾ ಇದೆ ಅಂಗಡಿ ಕೂಡ ಇದೆ ಶ್ರೀನಾಥ್ ಡೈರಿಯಲ್ಲಿ ಎಲ್ಲಾ ಪ್ರಾಡಕ್ಟ್ಗಳು ಮಿಲ್ಕ್ಸಿ ಕರ್ಡ್ ಬಟರ ಗೀ ಪನೀರ್ ಶ್ರೀಖಂಡ್ ಆಮ್ರಕಂಡ್ --

ಒಂದು ಗೋಡನಲ್ಲಿ ಹಾಕಿದರೆ ಒಂದು ರೆಡ್ ಕಲರ್ ಕಾರಿದೆ ವೈಟ್ ಕಾರಿದೆ ತುಂಬಾ ಜನ ಓಡಾಡ್ತಾ ಇದ್ದಾರೆ. ಮೆಕ್ಯಾನಿಕ್ಸ್ ಇರಬಹುದು .

ಈ ಪಿಚ್ಚರ್ ಮೇಲೆ ಡ್ಯಾಮ್ ಮೇಲೆ ಕಟ್ಟಿರುವಂತಹ ಒಂದು ಸೇತುವೆ ಅನ್ನು ನೋಡ್ಬೋದು ಸೇತುವೆ ಇಲ್ಲದಿದ್ರೆ ಇತರ ಡ್ಯಾಂ ಮೇಲೆ ನಡಿಯೋಕ್ ಆಗಲ್ಲ ಈ ತರ ನೀರು --